ಒಂದು ಕೆಂಪ ಬೋಟ್ ಮತ್ತೊಂದು ಬಿಳಿ ಬೋಟ್ ಅ ದೂರದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಬಹುದು ಗಿಡಮರಗಳನ್ನು ನೋಡಬಹುದು.

ಇದು ಒಂದು ದೊಡ್ಡದಾದ ಹಾಲ್ ಇಲ್ಲಿ ಅನೇಕ ಮಿರರ್ ಗಳನ್ನು ನೋಡಬಹುದು.

ಅ ಇ ಪ್ರದೇಶವು ನಿರ್ಜನ ಪ್ರದೇಶವಾಗಿದೆ.

ಒಬ್ಬ ವ್ಯಕ್ತಿ ಬ್ಯಾಗ್ ಹಾಕಿಕೊಂಡು ಹೋಗುತ್ತಿದ್ದಾನೆ ಒಬ್ಬ ವ್ಯಕ್ತಿ ಬರುತ್ತಿದ್ದಾನೆ.

ಈ ಪಾರ್ಕಿನ ಒಳಗೆ ಅನೇಕ ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಗಳನ್ನು ನೋಡಬಹುದು.

ಆ ಕೆಳಗೆ ಅನೇಕ ಮೆಟೀರಿಯಲ್ಸ್ ಗಳು ಬಿದ್ದಿವೆ.

ಆ ಇದು ಒಂದು ರೂಮ್ ಈ ರೂಮ್ ನಲ್ಲಿ ಫ್ಯಾನ್ ಅನ್ನು ನೋಡಬಹುದು.

ಒಂದು ಹುಡುಗ ಪಿಂಕ್ ಕಲರ್ ಶಿ ಟಿ ಶರ್ಟ್ ನ್ನು ಧರಿಸಿದ್ದಾನೆ.

ಈ ಅಂಗಡಿಯೊಳಗೆ ಒಂದು ಫ್ಯಾನ್ ಅನ್ನು ನೋಡಬಹುದು.

ಅನ್ನು ನೋಡಬಹುದು ಅಂಗಡಿಯ ಒಳಗೆ ಒಬ್ಬ ವ್ಯಕ್ತಿ ಔಷಧಿಗಳನ್ನು ಕೊಡುತ್ತಿದ್ದಾನೆ.

ಇದು ಒಂದು ಕೆ_ಬಿ ಅ ಇಲ್ಲಿ ಲೈಟಿ ಕಂಬಗಳನ್ನು ನೋಡಬಹುದು.

ಇಲ್ಲಿ ಮೋಡಗಳನ್ನು ನೋಡಬಹುದು ಈ ಕೆ_ಬಿ ಯು ಗುಡ್ಡದ ಪಕ್ಕದಲ್ಲಿದೆ.

ಒಬ್ಬ ವ್ಯಕ್ತಿ ಬುಕ್ ಸ್ಟಾಲ್ ಒಳಗೆ ನಿಂತುಕೊಂಡು ಪೆನ್ನನ್ನು ನೋಡುತ್ತಿದ್ದಾನೆ.

ಶ್ರೀ ಶಾಂಭವಿ ಟಿಫಿನ್ ಸೆಂಟರ್ ಎಂದು ಬೋರ್ಡ್ ಇದೆ.

ಇಲ್ಲಿ ಅನೇಕ ವ್ಯಕ್ತಿಗಳು ಟಿಫಿನ್ ಅನ್ನು ಮಾಡುತ್ತಿದ್ದಾರೆ.

ಈ ಜಿಬ್ರ ವು ಆ ಒಂದು ಕಾಂಪೌಂಡಿ ನ ಒಳಗಿದೆ.

ಆ ಪಕ್ಕದಲ್ಲಿ ಒಂದು ಸೆಟ್ರಸ್ ಅನ್ನ ನೋಡಬಹುದು.

ಈ ಅಂಗಡಿಯ ಗ್ಲಾಸ್ ಗೆ ಅನೇಕ ಸ್ಟಿಕ್ಕರ್ಸ್ ಅನ್ನು ನೋಡಬಹುದು ಅಂಜೇನಯನ ಚಿತ್ರ ಧ್ವಜದ ಚಿತ್ರ--

ಅನೇಕ ವೆಹಿಕಲ್ಸ್ ಗಳನ್ನು ನೋಡಬಹುದು ಇದು ಒಂದು ಬ್ಯಾಂಕಿ ನ ಬೋರ್ಡ್ ಆಗಿದೆ.

ಇದು ಒಂದು ದೊಡ್ಡದಾದ ಗ್ರೌಂಡ್ .

ಅವನು ಕರ್ನಾಟಕದ ಧ್ವಜವನ್ನು ಹಿಡಿದುಕೊಂಡು ನಿಂತಿದ್ದಾನೆ.

ಅ ಇದು ಒಂದು ದೊಡ್ಡದಾದ ಹೊಳೆ ಇಲ್ಲಿ ನೀರನ್ನು ನೋಡಬಹುದು ಒಂದು ದೊಡ್ಡದಾದ ಗುಂಡುಕಲ್ಲುಗಳನ್ನು ನೋಡಬಹುದು.

ಆ ನೀರನ್ನು ನೋಡಬಹುದು ಹುಲ್ಲುಗಳ ಹುಲ್ಲು ಆ ಪಾಚಿಯನ್ನು ನೋಡಬಹುದು ನೀರು ಹರಿಯುತ್ತಿವೆ.

ಅ ಇದು ಒಂದು ಗ್ಯಾರೇಜ್ ಈ ಗ್ಯಾರೇಜಿಗೆ ಅ ರಾಜರಾಜೇಶ್ವರಿ ಬೈಕ್ ಸರ್ವಿಸ್ ಸೆಂಟರ್ ಎಂದು ಬೋರ್ಡ್ ಹಾಕಲಾಗಿದೆ.

ಒಂದು ದೊಡ್ಡದಾದ ದ್ವಾರವನ್ನ ನೋಡಬಹು ಅ ಕದವನ್ನು ನೋಡಬಹುದು ಮುಂದೆ ಪೈಪ ಗಳನ್ನು ಕಾಣುತ್ತಿವೆ ದೊಡ್ಡದಾದ ಟಿ_ವಿ ಅನ್ನು ನೋಡಬಹುದು ಅದು ಆನ್ ಇದೆ.

ಆ ಇದನ್ನು ರಾತ್ರಿ ವೇಳೆ ತಗೆದ ಚಿತ್ರವಾಗಿದೆ.

ಆ ಪಾರ್ಕ್ ನಲ್ಲಿ ರಸ್ತೆಯನ್ನು ನೋಡಬಹುದು.

ಆ ಪರದೆಗಳನ್ನು ನೋಡಬಹುದು ಆ ಟೇಬಲ್ನ ಮೇಲೆ ಆ ಪೇಪರ್ ಕಟ್ಟುಗಳನ್ನು ಇಡಲಾಗಿದೆ.

ಇಲ್ಲಿ ಅನೇಕ ಚೀಲಗಳನ್ನು ಪ್ಯಾಕ್ ಮಾಡಿ ಜೋಡಿಸಿ ಇಡಲಾಗಿದೆ.

ಆ ಮಂಟಪದಲ್ಲಿ ಆ ಲಕ್ಷ್ಮಿ ವೆಂಕಟೇಶ್ವರ ದೇವರ ಮೂರ್ತಿಗಳನ್ನು ನೋಡಬಹುದು.

ಈ ಸ್ಟೇಜ ನ್ನು ತುಂಬಾ ಅಲಂಕರಿಸಲಾಗಿದೆ ಕಲರ್ ಕಲರ್ ಲೈಟ್ಸ್ ಅನ್ನು ನೋಡಬಹುದು.

ಗಿಡಮರಗಳನ್ನು ನೋಡಬಹುದು ಇಲ್ಲಿ ಗದ್ದೆಗಳು ತುಂಬಾ ಹಸಿರಾಗಿವೆ.

ಮುಂದೆ ಒಂದು ಚಿಕ್ಕ ಮಕ್ಕಳು ಆಡುವ ಕಾರ್ ಅನ್ನು ನೋಡಬಹುದು.

ಒಂದು ದೇವರ ಫೋಟೋ ವನ್ನು ನೋಡಬಹುದು.

ಮತ್ತು ಮನೆ ತೊಳೆಯುವ ಫೇನಯ್ಲ್ ಗಳನ್ನು ನೋಡಬಹುದು.

ಮತ್ತು ಇದು ಒಂದು ದೊಡ್ಡದಾದ ಪಾರ್ಕ್ .

ಇಲ್ಲಿ ಅನೇಕ ರೀತಿಯ ವಿಧ ವಿಧವಾದ ಸಸಿಗಳನ್ನು ನೋಡಬಹುದು.

ಇಲ್ಲಿ ಬಾಯ್ಸ್ ಯೂಸಿಂಗ್ ಬಟ್ಟೆಗಳನ್ನು ನೋಡಬಹುದು ಆ ಲೈಕ್ ಪ್ಯಾಂಟ್ ಬರ್ಮುಡ ಇವುಗಳನ್ನು ನೀಟ್ ಹಾಗಿ ಹೊಂದಿಸಲಾಗಿದೆ.

ಆ ಮನೆಯ ಮಹಡಿಯ ಮೇಲೆ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ.

ಆ ಬೈಕ್ ಸೈಕಲ್ಸ್ ಅನೇಕ ವೆಹಿಕಲ್ಸ್ ಗಳನ್ನು ನೋಡಬಹುದು.

ಆಹ್ ಇಲ್ಲಿ ಅನೇಕ ರೀತಿಯ ಹುಲ್ಲನ್ನು ನೋಡಬಹುದು ಇದು ಒಂದು ನೀರು ಜಂಬು ಹಿಡಿಯುವ ಹುಲ್ಲು.

ಕಿಟಕಿಯಿಂದ ಬೆಳಕು ರೂಮ್ ನ ಒಳಗೆ ಬಿದ್ದಿ--

ಅ ಮುಂದೆ ಒಂದು ಸ್ಕೂಟಿ ನಿಂತಿದೆ.

ಹಾಗು ಒಳಕ್ಕೆ ಹೋಗಲು ಒಂದು ದೊಡ್ಡದಾದ ಬಾಗಿಲನ್ನು ನೋಡಬಹುದು.

ಇಲ್ಲಿ ಒಂದು ಸೆಟ್ರಾಸ್ ಅನ್ನ ನೋಡಬಹುದು.

ಇದಕ್ಕೆ ಹೈ ಟೆಕ್ ಇಂಜಿನಯರಿಂಗ್ ಸರ್ವೀಸ್ ಹಾ ಮತ್ತು ಸೇಲ್ಸ್ ಸರ್ವೀಸ್ ಅಂಡ್ ಪಾರ್ಟ್ಸ್ ಎಂದು ಬರೆಯಲಾ--

ಒಂದು ಜೆ_ಸಿ_ಬಿ ಚಿತ್ರವನ್ನು ಊ ಇದೆ ಹೈಟೆಕ್ ಕೇಸ್ ಚಿತ್ರವು ಇದ್--

ಇದು ಒಂದು ಅಂಗಡಿ ಅಂಗಡಿಯೊಳಗೆ ಇಬ್ಬರು ವ್ಯಕ್ತಿಗಳು ಇದ್ದಾರೆ.